ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಮೂರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಕಂಡು ಬರುತ್ತಾ ಇದೆ.

ಈ ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಹಾಲ ಅನ್ನು ಕಂಡು ಬರುತ್ತದೆ.

ಗ್ವಡೇ ಮೇಲೆ ಬಿಳಿ ಬಣ್ಣ ಹಚ್ಚಿದ್ದಾರೆ ಮತ್ತು ಬಿಳಿ ಕೆಂಪು ಬಣ್ಣದ ಹಲವಾರು ಪುಗ್ಗಗಳಿವೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಎಲ್ಲಿ ಹಾರ್ಡ್ವೇರ್ ಇನ ಅಂಗಡಿಯನ್ನು ಕಂಡುಬರುತ್ತಯಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಒಬ್ಬ ವ್ಯಕ್ತಿ ಕಂಡು ಬರುತ್ತಾ ಇದ್ದಾನೆ ಮತ್ತು ಇವನು ಚಾ ಅಂಗಡಿಯಲ್ಲಿ ಕುಳಿತಿದ್ದಾನೆ.

ಮತ್ತು ಎರಡು ಬ್ಯಾಗುಗಳನ್ನು ಹೊರಗಡೆ ಇಟ್ಟಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಪೇರಿವೆರ್ ಅಂಗಡಿ ಕಂಡು ಬರುತ್ತಾ ಇದೆ.

ಮತ್ತು ಒಳಗಡೆ ಹಲವಾರು ಕಪ್ಪಡದಲ್ಲಿ ಪುಸ್ತಕಗಳನ್ನು ಇಟ್ಟಿದ್ದಾರೆ ಮತ್ತು ಇನ್ನಿತರ ಪೆನ್ನು ಗಳು ಮತ್ತು ವಸ್ತುಗಳು ಇಟ್ಟಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಟೇಬಲ್ ಲಿನ ಮೇಲೆ ಗಣಗಯಂತ್ರ ವನ್ನು ಇಟ್ಟಿರೋದು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಎರಡು ವ್ಯಕ್ತಿಗಳನ್ನು ಕಂಡು ಬರುತ್ತಾಇದ್ದಾರೆ ಒಬ್ಬ ವ್ಯಕ್ತಿ ಟೋಪಿಯನ್ನು ಧರಸಿ ಕೊಂಡಿದ್ದಾನೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಮನೆಯ ಒಳಂಗಣವನ್ನು ಕಂಡು ಬರುತಾ ಇದೆ.

ಮತ್ತು ಶಾಲೆಯ ಮೇಲ್ಗಡೆ ಸುವರ್ಣ ಮಹೋತ್ಸವ ಎಂದು ಬರೆಯಲ್ಪಟ್ಟಿದೆ.

ನಮಗೆ ಇಲ್ಲಿ ಒಂದು ಅಂಗಡಿಯನ್ನು ಕಂಡು ಬರುತ್ತ ಇದೆ.